ಈ ಚಿತ್ರವನ್ನು ಹೊರಡ್ ತೇಲಾಗಿದೆ ಸರ್ .

ಈ ಚಿತ್ರವನ್ನು ಹೊರಡಾತಿಲ ಇದು ಸರಿ ಚಿತ್ರದಲ್ಲಿ ಕಾನಸ್ತಿರುವ ಇದ ಒಂದು--

ಈ ಚಿತ್ರವನ್ನು ಹೊರ ಒಳಗಿಂದ ತೆಗೆಲಾಯಗಿದೆ ಈ ಚಿತ್ರದಲ್ಲಿ ಕಾಣಸ್ತಿರುವುದು ಒಂದು ಆಸ್ಪತ್ರೆ ಆಗಿದೆ.

ಹಾಗೂ ಟೇಬಲ್ ಮೇಲೆ ತರವಾದ ಸ್ಟೀಲ್ ಇನ್ ಡಬ್ಬಿನಲ್ಲಿ ಏನೋ ತರ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಕಾಣುತ್ತಿರುವ ಇದು ಒಂದು ಯೋಗ ಮಾಡುವ ರೂಂ ಆಗಿದೆ ಹಾಗು ವ್ಯಕ್ತಿಗಳು ಯೋಗಾಸನ ಮಾಡುವುದು ನಾವು ನೋಡಬಹುದು.

ಹಾಗೂ ಮುಂದ್ಗಡೆ ಒಂದ್ ಫ್ರಿಡ್ಜ್ ಸಹ ಇದೆ ಆ ಫ್ರಿಡ್ಜ್ ಅಲ್ಲಿ ವಾಟರ್ ಹಾಗೂ ಸೆವೆನ್ ಅಪ್ ಬಾಟ್ಲಿ ಸಹ ಕಾಣುತ್ತವೆ.

ಹಾಗು ಸೊನ್ ಸೋಪ್ ಗಳು ಇಟ್ಟಿದ್ದಾರೆ.

ಹಾಗು ಇದರಲ್ಲಿ ಕಾಣಸ್ತಿರುವ ಇವು ಜಿಂಕೆ ಹಾಗು ಜಿಂಕೆ ಮರಿಗಳು ಆಗಿವೆ.

ಈ ಚಿತ್ರವನ್ನು ಒಳಗಡೆ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣುತ್ತಿರುವ ಇದು ಒಂದು ಮಿಲ್ ಆಗಿದೆ.

ಅರಮನೆ ತರ ಆಗಿದೆ ಹಾಗು ಇದರನ್ನು ಬಣ್ಣ ಸ ಇಲ್ಲವೇ--

ಅವು ಎಲೆಕ್ಟ್ರಿಕ್ಕು ಸಾಮಾನುಗಳನ್ನು ನಾವು ನೋಡಬಹುದಾಗಿದೆ.

ಈ ಚಿತ್ರವನ್ನು ಒಳಗಡೆ ತೆಗೆಯಲಾಗಿದೆ ಸರ್ ಈ ಚಿತ್ರದ್ದಲ್ಲಿ ಕಾಣುಸ್ತಾಯಿರುವ ಒಂದು ಮನೆ ಆಗಿರಬಹುದು.

ಹಾಗೆ ಹಚ್ಚ ಹಸಿರಾದ ಗಿಡ ಮರಗಳು--

ಈ ಚಿತ್ರವನ್ನು ಹೊರಗಡೆ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣಿಸ್ತಿರುವ ಇದು ಒಂದು --

ಈ ಚಿತ್ರವನ್ನು ಒಳಗಡೆ ತೆಗೆಯಲಾಗಿದೆ ಸರ್ ಈ ಚಿತ್ರಲ್ಲಿ ಕಾಣಸ್ತಿರುವ ಇದೊಂದು ಬಟ್ಟೆ ಅಂಗಡಿ ಆಗಿ ಆತು ಸೀರೆ ಅಂಗಡಿ ಆಗಿದೆ.

ಈ ಚಿತ್ರವನ್ನು ಹೊರಗಡೆ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣುಸ್ತಿರುವುದು ಒಂದು--

ಅಂಗ ಬೊ ಇದಾಕಿದ್ದಾರೆ ಚಿತ್ರ ಬಿಡಿಸಿದ್ದಾರೆ.

ಹಾಗೂ ಇದು ಒಂದು ಹೊಸ ಗ್ಯಾರೇಜ್ ಸಹ ಆಗಿರಬಹುದು ಹಾಗೂ--

ಫೋಟೋ ಕ್ಕೆ ಹಾಗು ಸಾಮಾನಿಗೆ ಪೂಜೆ ಸ ಮಾಡಲಾಗಿದೆ.

ಹಾಗೂ ಕುರ್ಚಿ ಸಹ ಕಾಣ್ತಾದೆ ಸರ್ .

ಆರ್ಕ್ ಆಗಿದೆ ಹಾಗೂ ಸುಮಾರು ಆಟ ಆಡುವ--

ವಸ್ತು ಇವೆ ಸರ್ ಹಾಗು ಒಂದು ಬಿಲ್ಡಿಂಗ್ ಸಹ ಕಾಣುತ್ತದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಇದೊಂದು ಹೋಟೆಲ್ ಆಗಿದೆ.

ಗು ಸುಮಾರು ಕುರ್ಜೆ ಟೇಬಲ್ ಸಾ ಕಾಣುತ್ತೆವೆ.

ನದಿಯಾಗಿದೆ ಈ ನದಿಯಲ್ಲಿ ಒಂದು ಬೋರ್ಡ್ ಸಹ ಕಾಣುತ್ತದೆ.

ಆ ಕಂಕರ್ ಮ್ಯಾಗೆ ಹೋಗಿ ಹಾಕುತ್ತಿದ್ದಾರೆ.

ಹಾಗು ಮುಂದ್ಗಡೆ ಮಕ್ಕಳು ಐಸ್ ಕ್ರೀಮ್ ತಾಳೋದನ್ನು ನಾವು ನೋಡಬಹುದಾಗಿದೆ.

ಹಾಗು ಟೈಯರ್ ಟೂಬ್ ಸಹ ಸಿಗುತ್ತವೆ.

ಪಕ್ಕ್ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಸಹ ಕಾಣುತ್ತಿದೆ ಹಾಗೂ ಅಚ್ಚ ಹಸಿರಾದ ಗಿಡಮರಗಳನ್ನು ನಾವು ನೋಡಬಹುದು.

ಈ ಚಿತ್ರವನ್ನು ಹೊರಗಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಇದೊಂದು ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋ ಬೋರ್ಡ್ ಹಾಕಲಾಗಿದೆ.

ಹಾಗು ಸುಮಾರು ಗಿಡ ಮರಗಳು ನಾವು ಕಾಣಬಹುದು ಆ ಗುಡ್ಡ ಬೆಟ್ಟಗಳನ್ನು ನಾವು ಕಾಣಬಹುದು.

ಈ ಚಿತ್ರಅನ್ನು ಹೊರಡಿತಲಾಗಿದೆ ಸರ್ ಈ ಚಿತ್ರಲಿ ಕಾಣಿಸ್ತಿರೋ ಹಾಗೆ ಒಂದು ಉದ್ದವಾದ ನದಿ ಆಗಿರಬಹುದು.

ಗುಡ್ಡದಲ್ಲಿ ಕೆತ್ತನೆ ಮಾಡಲಾಗಿದೆ ಇದು ಒಂದು ಶಿಲ್ಪಿಯಾಗಿದೆ.

ಈ ಚಿತ್ರನ್ನು ಒಳಗ್ ತೆರಾಗಿದೆ ಸರ್ .

ಹಾಗೂ ಇನ್ನೊಂದು ಪಕ್ಕಡೆ ಅವು ಕಾಣಿ ಕಾಣಿ ಹಂಗೆ ಕಾಣಿಸ್ತಿದೆ ಸರ್ .

ಹೊರಗಡೆಯಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣಿಸ್ತಿರುವುದು ಒಂದು--

ಹಾಗು ಕಂಪನಿ ಆಗಿರ್ಬೊದು ಇಲ್ಲ ಆಸ್ಪತ್ರೆ ಆಗಿರ್ಬೋದು ಇದೊಂದು ದೊಡ್ಡ ಬಿಲ್ಡಿಂಗ್ಸ್ ಆಗಿದೆ.

ಈ ಚಿತ್ರನ್ನು ಹೊರಗಡೆಯಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣಿಸುತ್ತಿರುವ--

ಈ ಚಿತ್ರಲ್ಲಿ ಕಾಣಸ್ತಿರುದ ಒಂದು ಕಟಿಂಗ್ ಶಾಪ್ ಅಂಗಡಿ ಆಗಿದೆ.

ಮ್ಯಾಲೆ ಹೋಗಲ್ ಪಾಂಡೆ ಶಾಪ್ ಕಾಣುತ್ತದೆ.

ಹಾಗೂ ಎಲೆಕ್ಟ್ರಿಕ್ ಲೈಟ್ ಸಹ ಹಾಕಿದ್ದರು ನಾವು ಗಮನಿಸಬಹುದು.

ಹಾಗು ಮುಂದ್ಗಡೆ ಸುತ್ತಲು ಕಂಪೌಂಡ ಕಟ್ಟಿದ್ದಾರೆ ಹಾಗು ಮು ಒಂದು ಕಾರು ಬೈಕ ನಿಂತಿರುವುದು ನಾವು ಗಮನಿಸಬಹುದು ಹಾಗು ವ್ಯಕ್ತಿಗಳು ನಿಂತಿರುವುದು ನಾವು ಗಮನಿಸಬಹುದು.

ಈ ಚಿತ್ರವನ್ನು ಹೊರಗಡೆಯಿಂದ ತೇಲಾ ಇದೆ ಈ ಚಿತ್ರದಲ್ಲಿ ಕಾಣಿಸುತ್ತಿರುವ --